ಹೌದು, purchase ಆಗ್ಬೇಕು, dress ಎಲ್ಲ ಆಗ್ಬೇಕಲ್ಲ ನಮಗೆ, packing ಆಗ್ಬೇಕು.

ಸರಿ ನಾನು ಸ್ವಲ್ಪ busy ಇದ್ದೇನೆ, ಮತ್ತೆ call ಮಾಡ್ತೇನೆ ಆಯ್ತಾ? .

ನಾವು ಆರಾಮ ಎಂತ ಮಾಡ್ತಿದ್ದೀರಿ?

ನಾನು ಸ್ವಲ್ಪ ಕೆಲಸದಲ್ಲಿದ್ದೆ.

ಆ ನಾನು ಎಂತ ಇಲ್ಲ ಕುತ್ಕೊಂಡಿದ್ದೇನೆ ನಾಳ್ದು ಸ್ವಾತಿದ್ದು birthday ಅಲ್ಲಾ?

ಹೌದಾ ಏನು gift ಕೊಡುವ? Gift ಅವರ ಮನೆಯಲ್ಲೇ celebration ಮಾಡುವಲ cake ಎಲ್ಲ ತಂದು ಅಲ್ಲೇ celebration ಮಾಡಿ.

Cake ಅವ್ಳಿಗೆ ಯಾವುದು flavour ಇಷ್ಟ cake ?

ಹ್ಮ್ ಮತ್ತೆ ಅವರ future ಬಗ್ಗೆ ಎಲ್ಲ ಒಂದು song ಅನ್ನು ಮಾಡುವ ಅಂತ. ovrlap ಆದೀತು. ಆದೀತಲ್ಲ ಒಳ್ಳೆ ಒಳ್ಳೇದು ಗುಣಗಳ ಬಗ್ಗೆ . ಹೌದು ಆ ರೀತಿ ಮಾಡ್ಬೋದು.

ಇಲ್ಲದ್ರೆ ಅವರ ಮನೆ ಹತ್ರ ಒಂದು ಆಶ್ರಮ ಉಂಟು ಅಲ್ಲಿ ಕೂಡ celebration ಮಾಡ್ಬೋದು.

ಇಲ್ಲದ್ರೆ ಎಲ್ಲ hall ಅಲ್ಲಿ ಮಾಡಿದ್ರೆ ಒಳ್ಳೇದಂತ.

Hall ಅಲ್ಲಿ ಮಾಡಿದ್ರೆ ಸುಮ್ಮನೆ waste ಅಲ್ಲ ಸುಮ್ಮನೆ ಖರ್ಚ್ ಅಲಾ.

ಆಶ್ರಮದಲ್ಲಿ ಮಾಡಿದ್ರೆ ಅವರಿಗೂ ಒಂದು ನಾವೆಲ್ಲ ಹೋದಾಗ ಆಶ್ರಮದಲ್ಲಿ ಇದ್ದವರಿಗೆ ಒಂದು ಅವರಿಗೆ ಯಾರು ಇರುದಿಲ್ಲ ನೋಡಿ ಮನೆಯವರೆಲ್ಲ ಅವರನ್ನ ಬಿಟ್ಟಿರ್ತಾರೆ. ನಾವೆಲ್ಲ ಹೋದಾಗ ಅವರಿಗೆ ಒಂದು ಏನೋ ಖುಷಿ ಆಗ್ತದೆ ನಮ್ಮವರು ಯಾರೋ ಬಂದ್ರು ಅನ್ನೊ ಒಂದು ಭಾವನೆ ಬರ್ತದೆ ಆ.

ನಮಗೆ ಅವರಿಗೆ ಖುಷಿ ಕೊಡಬೋದಲ್ಲ ಈ ಒಂದು ವಿಷಯದಲ್ಲಿ ಅಂತ. ಹೌದೌದು ಆಶೀರ್ವಾದ ಕೂಡ ಸಿಗ್ತದೆ.

ಅಂದ್ರೆ birthday ಯಾವಾಗ ನಾಡಿದ್ದು twenty-one ಗೆ ಅಲ್ಲಾ.

ಸರಿ ಆ ದಿನ celebration ಮಾಡುವ.

Cake ಒಂದು song ಮತ್ತೆ future ನ ಬಗ್ಗೆ ಎಂತಾದ್ರೂ ಒಂದು ಎಲ್ಲಾರು ಒಂದೊಂದು ಎಂತಾದ್ರೂ ಹೇಳಿದ್ರೆ ಆಯ್ತು ಯಾರೆಲ್ಲ ಬರ್ತಾರೆ party ಗೆ? ನಮ್ಮ classmates ಎಲ್ಲ ಬರ್ಬೋದು.

ಅಹ್ ಹೇಳಿಕ್ಕಾಗುದಿಲ್ಲ ಒಂದೊಂದ್ ಸಾರಿ ಅಂದ್ರೆ ಒಟ್ಟು ಹದಿನೈದು ಮಂದಿ ಬರ್ಬೋದು. ಹೇಳಿಲ್ಲ boys ಕೂಡ ಬರ್ತಾರೆ ಅಂತ ಒಂದು surprise gift ಕೊಡುವ ಅಂತ.

ಹೌದು ಹೌದು. ಈಗ ಕೊಟ್ರೆ ಒಂದು ನೆನೆಪು ಇರ್ತದೆ. ಹೌದು ಅದೇ ಅಲ್ಲೇ ಹತ್ತಿರದಲ್ಲಿ ಇದ್ದ ಆಶ್ರಮದಲ್ಲಿ ಮಾಡಿದ್ರೆ ಅದೊಂದು memory ಆಗ್ತದೆ ಅಂತ. Memory ಹ್ಮ್ ಹಾಗೆ ಮತ್ತೆ ಆರಾಮ್ ಅಲ್ಲ.

ಚಳಿ ಇರ್ತದೆ ಮಾಮೂಲಿ ಅಲ್ಲಾ. ಆ ಎಲ್ಲ Manglore ಲ್ಲಿ ಎಲ್ಲ ಚಳಿ ಹೇಗಿದೆ? Mang~ ಆರಾಮ . ಅಂದ್ರೆ ನಾವು ಯಾವಾಗ plan ಮಾಡುದು cake ತರುದು ಅದು ಇದು ಎಲ್ಲ next day ವಾ ಅದೇ day . ಇಪ್ಪತ್ತೊಂದಕ್ಕೆ ಅಂದ್ರೆ ಒಂದು ಅದ್ರ ಮೊದಲೇ ಒಂದು ಸ್ವಲ್ಪ ಹೇಳ್ಬೇಕಾಗ್ತದೆ ಎಲ್ಲ plan ಮಾಡಿ ಎಲ್ಲರಿಗೆ .

Gift ಅವರಿಗೆ ಒಂದು ನೆನಪಾಗುವ ಹಾಗೆ ನೆನೆಪಿರುವ ಹಾಗೆ ಒಂದು ಯಾವುದಾದ್ರು ಕೊಡುವ ಅಂದ್ರೆ

Last ಹ್ಮ್ ಅಂದ್ರೆ ನಮ್ಮ college group photo ಕೊಡುವ ಅಲ್ಲಾ.

College group photo ಮತ್ತೊಂದು coffee ಅಲ್ಲಿ ಒಂದು ಅವರದ್ದು pic ಒಂದು glass ಅಲ್ಲಿ

ಭಯಂಕರ ಮರ್ರೆ ನೀವು.

ಮತ್ತೊಂದು ದೇವರದೊಂದು photo ಕೊಟ್ರೆ ಆಯ್ತು.

ಹಾಗೆ ಮಾಡುವನ ಅಂದ್ರೆ purchase ಮಾಡುವುದು ಯಾವಾಗ? twenty ಗೆ ಆಗ್ಬೋದಾ?

ಇಲ್ಲ ಒಂದೆರೆಡು ದಿವಸಕ್ಕಿಂತ ಮೊದ್ಲೇ ಮಾಡುವ ಯಾಕಂದ್ರೆ ಏನಾದ್ರೂ exchange ಇದ್ರೆ ಮಾಡ್ಬೋದಲ್ಲ.

Okay

ಹಾ ಆದೀತು ಎಲ್ಲರು ಸೇರಿ decide ಮಾಡ್ಕೊಳ್ಳುವ. ಅಂದ್ರೆ ನಮ್ಮಿಬ್ಬರದೆ ಅಭಿಪ್ರಾಯ ಅಂತಲ್ಲ ಅವರ ಅಭಿಪ್ರಾಯವನ್ನು ಕೂಡ ತಕ್ಕೊಳ್ಳುವ. ಕೇಳಿ ಕೇಳಿ ಒಂದು celebrate ಮಾಡಿದ್ರೆ

ಹಾ ಆದೀತು ಆದೀತು ಆಯ್ತು ಶ್ರೀಕಾಂತ್ರೇ.

ಕೆಲ್ಸಾ ಅಂತ ಅಂದ್ರೆ ಪ್ರತಿಯೊಂದ ಹೆಣ್ ಮಗಳಾಗ್ಲಿ ಗಂಡ ಮಗಾ ಆಗ್ಲಿ ದುಡಿಬೇಕ್. ದುಡಿದ್ರನೇ ಅವ್ರಿಗ್ ಒಂದ್ ಪ್ರತಿಫಲವಾಗಿ ಏನಾದ್ರು ಸಿಗ್ಬಹುದ. ಕಷ್ಟ ಪಟ್ರೆನೆ ಮುಂದ್ ನಮಗ ಸುಖ. ಕೈ ಕೆಸರಾದ್ರೆ ಬಾಯಿ ಮೊಸರ್ ಅಂತಾರಲ್ಲಾ. ಹಿರ್ಯಾರ ಶಾಸ್ತ್ರ ಏನ್ ಸುಳ್ ಮಾಡಿರಾಂಗಿಲ್ಲಾ. ಪ್ರತಿಯೊಬ್ಬ ವ್ಯಕ್ತಿನು ಶ್ರಮ ಬಿಟ್ ಕೆಲ್ಸಾ ಮಾಡಿದ್ದಾಗನೆ ಅವಂಗ ಪ್ರತಿಫಲವಾಗಿ ಸಿಗ್ತೆತಿ. ಆ ಕೆಲ್ಸದಿಂದ ನಮ್ಮ ಜೀವನದೊಳಗೆ ನಮ್ ನಂಬಿ ಬಂದಿರ್ತಾರಲ್ಲಾ ಹಾಗೆ ನಾವ್ fa~ ನಮ್ ಕುಟುಂಬದವ್ರು ಚೆನ್ನಾಗಿರ್ತಾರ. ಕೆಲ್ಸದ ಬಗ್ಗೆ ಇದೆ ಕೆಲ್ಸಾ ಅದೇ ಕೆಲ್ಸಾ ಅಂತಿಲ್ಲಾ. ನಮ್ಮ ಜೀವನದೊಳಗ್ ನಾವ್ ಏತರಾ ಅಳವಡಿಸಿಕೊಂಡಿರ್ತೆವಲ್ಲಾ ಅದೇ ತರಾ ನಮ್ಗೊಂದೊಂದ್ ಕೆಲ್ಸಾ ಅಂತ ಇರ್ತಾವ. ಆ ಕೆಲ್ಸಾನ ನಾವು ಕಷ್ಟ ಪಟ್ ಮಾಡ್ಬಾರ್ದ ಇಷ್ಟ ಪಟ್ ಮಾಡ್ಬೇಕಾಗ್ತೆತಿ. ಆ ಕೆಲ್ಸಾನ ನಮ್ದ ಜೀವನ್ದೋಳಗ್ ನಾವ್ ಅಳವಡಿಸ್ಕೊಂಡೇವ ಅಂದ್ರ ನಮ್ಗ ಯಾವ್ದೊ ನಾವ್ ಯಾವ್ದ ಕಾರಣಕ್ಕಾಗ್ಲಿ ನಾವ್ ನಾವ್ ಅನ್ಕೋಂಡಿರೊ ಒಂದ್ ಗುರಿ ಸಾಧಸ್ಬಹುದ್. ಕಷ್ಟ ನಾವೇನಪ್ಪಾ ದುಡಿತೇವಿ ನಮ್ಗ್ ಈಗ ನಮ್ಮ ಜೀವನಾ ನಡಸಾಕ್ ಬೇಕ ಅಂತಂದ ನಾವು ಬರೆ ಪಗಾರಕ್ಕಾಗಿ. ನಾವ್ ದುಡಿಬಾರ್ದಿ. ಅದ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನಾನ್ ದುಡದ್ರ ನಾಳೆ ಆ ದುಡಿಮೆ ನಮ್ಮನ್ ಒಂದ್ ನಾಗರಿಕ ಒಂದ್ ಮನುಷ್ಯನನ್ನಾಗಿ ಮಾಡಿ ಆ ಸಮಾಜದಾಗೊಬ್ಬ ಒಳ್ಳೇ ವ್ಯಕ್ತಿಯನ್ನಾಗಿ ತೋರಸ್ಬಹುದ್. ಕೆಲ್ಸದಿಂದ ಈಗ ಹಲವಾರ್ ಕಡೆ ಕು~. ಶಾಲಾ college ಕಲಿತಾರ. ಒಬ್ಬೊಬ್ರಿಗೆ ಕೆಲ್ಸಾ ಸಿಗುತಾವ ಒಬ್ಬೊಬ್ರಿಗ ಸಿಗಾಂಗಿಲ್ಲಾ. ಆಗ ನಾವ ಇದೆ ಕೆಲ್ಸಾ ಮಾಡ್ಬೇಕ ಅಂತಾನೂ ಇಲ್ಲಾ. ಕೆಲ್ಸಗೊಳ್ ಹಲವಾರ್ ಕೆಲ್ಸಗೊಳ್ ಇರ್ತಾವ್ರಿ ಹಂಗಾಗಿ ಕೃಷಿ ಕೆಲ್ಸಾನು ಆಗಿರ್ಬಹುದ ನಾನಾ ವ್ಯಕ್ತಿಗಳು ನಾನಾ ಕಲ್ತಿತಾರ. ಅದ ಹಂಗ ಹಿಂಗ ಅಂತ ಏನ ಹೇಳಾಕ್ ಆಗಾಂಗಿಲ್ಲಾ. ಈಗ ನಾವ್ ಒಂದ್ ಹೆಣ್ಣಾಗಿ ನಾವ್ ಮನೆ ಕೆಲ್ಸಾ ನಾವ್ ಮನೆ ಕೆಲ್ಸಾ ನಾವ್ ಹೆಂಗ್ ಮಾಡ್ಕೊಬೇಕ್ ಅನ್ನುದ ನಮ್ಮ day ದಿನಚರಿತ್ರೆಯೊಳಗ ನಾವ್ ಇದೀದ ಅಂತ ಹೇಳಿ ಒಂದ್ ಕಾಲಾವಕಾಶವನ್ನ ಆ ಆ ಕೆಲ್ಸಕ್ಕಂತ ನಾವ್ ಕೊಡ್ತೇವೆ. ಒಂದ್ ಅಡ್ಗೆ ಮಾಡಿರ್ಬಹು~ ಮಾಡ್ಕೊಳಬಹುದ ಬೇರೆ ಕೆಲ್ಸಾನ ಆಗಿರ್ಬಹುದ ನಾವ್ ಮನೆ ಕೆಲ್ಸಾ ಮಾಡ್ಕೊಂಡ ಮತ್ತೆ ನಾವ್ ಹೊರಗುನು ಕೆಲ್ಸಕ್ಕಾಗಿ ನಾವ್ ಹೋಗ್ತಿರ್ತೆವಿ. ಹಿಂಗಾಗಿ ಕೆಲ್ಸಾ ಮಾಡಿದ್ರೇನೆ ನಮ್ಗ ಹೊಟ್ಟೆ ತುಂಬುತ್ತೆ ಈಗಿನ್. ಸಮಾಜದೊಳಗ ಪ್ರತಿಯೊಬ್ಬ ವ್ಯಕ್ತಿನು ದುಡಿಲೇಬೇಕ. ದುಡಿಮೆನೆ ಅವ್ನ ಜೀವನಕ್ಕಾಗ್ಲಿ ಅವ್ನ ನಾಳೆ ಅವ್ರ family ಗ ಕುಟುಂಬಕ್ಕಾಗ್ಲಿ ಅವ್ರ ಮಕ್ಕಳಕ್ಕ ಆಗ್ಲಿ ನಾವ್ ಅವ್ರಿಗೆ ಏನಾದ್ರೂ ಒಂದು ಒಳ್ಳೆ. ಜೀವನವನ್ನು ಸೃಷ್ಟಿಸಿ ಕೊಡ್ಬಹುದಂತ ನಾ ಹೇಳ್ತೇನ್ರಿ. ಕೆಲ್ಸಾ ನಾನ್ ಅನ್ಕೋ ಈಗ ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋದೆ. ಅಲ್ಲಿ ನಮ್ಗೆ ನಮ್ ನಮ್ ಜೀವನಾ ನಾವ್ ಹೆಂಗ್ ನಡ್ಸಕೊಬಹುದ್ ಅನ್ನೋದ್ ಮೇಲೆ ಅವ್ರು ನಮಗ್ ಇಷ್ಟಂತ ಪಗಾರ ಕೊಡ್ತೇವಿ ಅಂತಾರ. ಆದ್ರ ನಮಗ ಸಾಲೋದಿಲ್ಲಾ ನಮ್ ಜೀವನಕ್ಕ ಅದು ಸಾಲಾಂಗಿಲ್ಲಾ ಅದ್ನ ಮ್ಯಾಲ ನಾವ್ ಹೆಚ್ಚಗಿ ಬೇರೇನೂ ನಾವ್ ಅಪೇಕ್ಷೆ ಪಡಬೇಕಾಗ್ತೆತಿ. ಯಾಕಂದ್ರ ನಮ್ಮ ಕುಟುಂಬ ಎಷ್ಟ್ ಇರ್ತದ ನಾವ್ ಹೆಂಗ್ ನಡಸ್ಕೊಂಡ್ ಹೊಗ್ಬೇಕ ಆ ದುಡಿಮೆ ನಮಗ ಸರಿ ಹೊಂದತೇತಪ್ಪಾ. ನಮ್ಮ ಜೀವನಕ್ ಅದ ಆಗ್ತೆತಿ ಅಪ್ಪಾ ಅಂದ್ರ ಆದ್ . ಹಂಗ ಅಂತ ಹೇಳಿ ಈಗ ಹಲವಾರ್ ಜನ ಕೃಷಿಗೋಳು ಮಾಡ್ತಾರ. ಅವ್ರ ಜೀವನಾನ ಆದ ಇರ್ತೆತಿ. ಯಾಕ್ ಅಂದ್ರ ಭೂಮಿ ತಾಯಿ ಹಾಕಿದ್ಮೇಲೆ ಯಾವ್ದ ಅಂದ್ರು ಆತ ಕಷ್ಟ ಪಟ್ರೆನೆ ಸುಖ ಸಿಗೋದ. ಹಿಂಗಾಗಿ ಒಬ್ಬ ಕೃಷಿನು ಅದು ಅವಂದ ಏನ್~ ಏನು ದುಡಿಮೆನೆ. ನಾಳೆ ಆಂವ ತಗದ್ ಬೆಳೆ ಬೆಳದ್ ಮೇಲೆ ಆಂವಂಗ ಇಷ್ಟ ಅಂತ ಒಂದ್ ಕಿಮ್ಮತ್ತ ಕಟ್ಟಿದ್ ಮೇಲೆ ಆವಂಗ ಬರೋದ್ ಅಂದ್ರ ಅದು ಆವಂದ್ ದುಡಿಮೆ. ಆ ತರಾ ಹಲವಾರ್. ಶಿಕ್ಷಣ ಪಡದಿರ್ತಾರ engineer ಅವ್ರ ಇವ್ರಾ ಪ್ರತಿಯೊಬ್ರು ಒಂದೊಂದ್ ಜೀವನ್ದೋಳಗ ಅವ್ರ ಅವ್ರ ಕೆಲ್ಸಗೊಳ ಅಂತ ಇರ್ತಾವ. ಹಿಂಗಾಗಿ ದುಡಿಮೆ ದುಡದ್ ತಿನ್ನೋದ್ರೋಳಗ ಯಾವ್ದು ತಪ್ಪಿಲ್ಲಾ. ನಾ ಯಾಕ್ ದುಡಿಲಿ ನಾ ಯಾಕ್ ಮಾಡ್ಲಿ ಅಂತಾದೆಲ್ಲಾ ಭಾವನೆಗೊಳ್ ಇಟ್ಕೊಬ್ಯಾಡ್ದ. ಕಷ್ಟ ಪಟ್ ದುಡಿಬೇಕು ಒಬ್ರ ದೂಡಿಬೇಕಂತಿಲ್ಲಾ ಈಗಿನ್ ಸಮಾಜದೊಳ್ಗ ನೋಡಿದ್ರ ಮನಿ ಮಂದಿ ದುಡಿದ್ರುನು ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಈಗಿನ್ ಸಮಾಜ ಹಂಗ ಐತಿ. ಎಷ್ಟ್ ಮಂದಿ ಎಷ್ಟೇಷ್ಟ ಎಲ್ಲಾ ದುಭಾರಿ ಬೆಳೆಗಳಾಗಿದಾವ. ಹಿಂಗಾಗಿ ಒಬ್ರ ದುಡದ್ರ ಮನಿ ನಡಿತೇತಿ. ಅನ್ನೋದು ಸುಳ್ ಇವಾಗ. ಈಗಿನ ಶಿಕ್ಷಣಮಟ್ಟ ನಾವ್ ಮಕ್ಳಿಗ್ ಕೊಡಬೇಕಪ್ಪಾ ಅಂದ್ರು ಗಂಡಾ ಹೆಂಡ್ತಿ ಇಬ್ರು ದುಡದ್ರು ಸಾಲಾಂಗಿಲ್ಲಾ. ಹಿಂಗಾಗಿ ಯಾರಾದ್ರು time ಹಾಳ್ ಮಾಡಬ್ಯಾಡ್ರಿ. ಅದು ಒಂದ್ ನಮ್ ದುಡಿಮೆಗ್ ಆಗಿರ್ಬೆಕ ನಾವ್ ಮತ್ತೊಬ್ಬರ್ ನಮ್ ಜೀವನಕ್ಕ ನಾವ ಅಳವಡಿಸ್ಕೊಬೇಕ. ಈ ತರ ದುಡಿಬೇಕ. ದುಡಿಮೆಯಿಂದ ನಾವ ಪಾಪಾ ಹೊರಗಡೆ ದುಡದ್ ಬಂದಿರ್ತೆವಿ ಮನಿಯೊಳಗು ದುಡಿಬೇಕ್ ಆಗ್ತೆತಿ ನಾವು ಹಿಂಗಾಗಿ ಮನಿಯೊಳಗ್ ಇರೋವ್ರ adjust ಮಾಡ್ಕೊಬೇಕಾಗ್ತೆತಿ. ಒಂದ್ ಏನೊ ಹೊರಗ್ ಹೋಗಿ ಬಂದಿರ್ತಾರ ಮನ್ಯಾಗು ಆಗಾಂಗಿಲ್ಲಾ ನಮಗ್ ದುಡ್ಯಾಕ. ಹಿಂಗಾಗಿ ಒಬ್ಬೊಬ್ರ ಮನಿಯೊಳಗ ಕುಂತ್ work ಮಾಡೊವ್ರು ಇದಾರ ಇಲ್ಲ ಅಂತಲ್ಲಾ. ಆದ್ರ ಏನ್ ಅವ್ರ ದುಡಿಮೆ ಎದಕ್ ಮಾಡ್ತಾರ ಏನೊ ನಮ್ ಜೀವನಕ್ ಬೇಕಪ್ಪಾ. ಯಾರುನು ಹಂಗೆ ಕೊಡೊಂಗಿಲ್ಲಾ ಎಲ್ಲರು ಕಷ್ಟ ಪಟ್ ದುಡಸ್ಕೊಂಡಾಗ ಅಲಾ ನಮಗ ಪಗಾರ ಕೊಡುದ. ನಮ್ ಆ ಆ ದುಡಿಮೆಗೆ ಆ ಆ ಅಂತಾ ಒಂದೊಂದ್ ಹಣವನ್ನು fix ಮಾಡಿಕೊಂಡ್ ಬಿ~ ಇಟ್ಕೊಂಡಿರ್ತಾರಲ್ಲಾ ಅವ್ರ. ನಮಗ ಆ ದುಡಿಮೆದ ಇದ್ ಆಗಾಂಗಿಲ್ಲಾ ಅಂತ ಅಂದ್ಮೇಲೆ ನಾವ್ ನಾಳೆ ನಮ್ಮ ಮಕ್ಕಳ್ನ ನಾವ್ ಹೆಂಗ್ ನಾವ್ ಕಲಸ್ಬೇಕ school . ಹೆಂಗ್ ಇಲ್ಲ ಶಾಲೆ college ಅವರ್ದ ಹೆಂಗ್ ನಾವ್ ನೋಡ್ಕೊಬೇಕ್. ಅದಕ್ ಕಷ್ಟ ಪಟ್ಟು ದುಡಿಬೇಕ ವಯ್ಸ ಇದ್ದಾಗ ದುಡಿಬೇಕ. ನಾಳೆ ವಯ್ಸ ಆದ್ಮೇಲೆ ಇರೋದೆ ಕುಂತ ತಿನ್ನೋದ್ ಇರೋದೆನೆ ಇಲ್ಲಾ ಅಂತಲ್ಲಾ. ಅದ ಈಗ ನಮ್ಗ ವಯ್ಸ ಐತಿ ದುಡಿಬೇಕು, ಮಾಡ್ಬೇಕು ಅನ್ನೋ ಒಂದ ಛಲ ಇರ್ಬೆಕ. ಆ ದುಡಿಮೆ ನಮ್ದ ನಾವ್ ದುಡದ್ ನಾವ್ ಶ್ರಮ ಪಟ್ಟಾಗ ನಾಳೆ ನಾವು ಸುಖ ಅನ್ಬವಿಸ್ಬಹುದ ಅಂತಂದ ನಾನ್ ಹೇಳ ಬರ್ತೀನಿ. ಈಗಿಂದ दुनिया ನೋಡಿದ್ರ ಇಷ್ಟೊಂದು ಎಲ್ಲ ದುಬಾರಿ ಆಗೇತಿ. ಒಂದ್ ಅಕ್ಕಿ ಬೆಲೆ ಇಷ್ಟಿಂದ ಇಷ್ಟ್ ಆಗೇತಿ. ಹಂಗಾಗಿ ಆ ರೈತ ದುಡದಾಗನ ಅವಂಗ್ ಇಷ್ಟೊಂದು ಬೆಲೆ ಈಗ ಸಿಗಾಕತ್ತೆತಿ. ಆದ್ರು ನಡು ಒಬ್ಬೊಬ್ರ ಇದಾರಿ ಹಲವಾರ್ ದುಡಿಮೆಗೊಳ್ ಹಲವಾರ್ ಜನ ಅಳ್ವಡಸ್ಕೊಂಡಾರ.

ಅಹ್ ಆರಾಮ್ ಇದ್ದೇನೆ, ನೀವು ಹೇಗಿದ್ಯಪ್ಪ?

ಅಹ್ ಮತ್ತೆ ಏನ್ phone ಮಾಡಿದ್ದ? ನಾನ್ ಹೀಗೆ ಮಾಡಿದ್ದು ಹೇಗಿದ್ದೀರಾ ಅಂತ ವಿಚಾರ್ಸಿಕೊಳ್ಳಿಕೆ.

ಮತ್ತೆ ಎಂತ ಮಧ್ಯಾಹ್ನ ಊಟ ಮಾಡಿದ್ಯಾನ?

ಎಂಥ ಸಾರು ಮಾಡಿ ತಿಂದಿ? ಸಾರು ಒಂದ್ಯೆಲಾಗ ಇತ್ತು, ಚಟ್ನಿ ಇತ್ತು ಅದನ್ನೇ ತಿಂದದ್ದು ಅಷ್ಟೇ.

ನಮಿಗೆ ಇವತ್ತು ಇದು ಕೇಸಲ್ಲಿಗೆ ಎಲೆ ಉಂಟಲ್ಲ ಅದ್ರದ್ದು ಚಟ್ನಿ ಮಾಡಿದ್ದು. ಕೇಸಲ್ಲಿಗೆ ಚಟ್ನಿಯ ಹ ಹ ಒಳ್ಳೇ ಇರ್ತದ ಅದು? ಹಾ ಅದಿಕ್ಕೆ ಇದು ಹಾಕ್ಬೇಕು ಅಹ್ ಅಲ್ಸಾ~ ಇದು ಔಟೆಕಾಯಿ ಬರ್ತದೆ ನೋಡು.

ಔಟೆಕಾಯಿ ಅದನ್ನಹಾಕಿ ಮಾಡ್ಬೇಕು ತುಂಬಾ ಒಳ್ಳೇದಾಗ್ತದೆ.

ಹೋದ್ಸಲ ಬಂದಾಗ ನಾನು ಮಾಡಿ ಕೊಡ್ಲಿಲ್ವನ ನಿನಗೆ? ಮತ್ತೆ ಅದು ಎಷ್ಟು ಚೆನ್ನಾಗಿ ಆಗಿತ್ತು ಗೊತ್ತುಂಟಾ ಆ ಚಟ್ನಿ ಸಾಂಬಾರ್ ಹೇಗೆ ಮಾಡಿದ್ರಿ ನೀವು. ಅಷ್ಟು ಚೆಂದ ಆಗಿತ್ತು ಅದು ? ಈಗ ಎಲ್ಲಾ ನಿಮಿಗೆ ಪುಡಿ ಹಾಕಿದ್ರೆ ಸಾಕು, ಪುಡಿ ಏನಾದ್ರು ಸಿಕ್ತದಲ್ಲ ಎಲ್ಲಾ ಅದನ್ನು ಹಾಕುದು ಬೇಯಿಸುದು. ನಾವು ಹಾಗೆ ಅಲ್ಲ ಎಲ್ಲಾ ಅಲ್ಲಿ ರುಬ್ಬಬೇಕು ಎಲ್ಲಾ ಸಾಮಾನ್ ತೇಗ್ದು ಹುರ್ದು ಅದನ್ನ ನಾವು. ರುಬ್ಬೊ ಕಲ್ಲಲ್ಲಿ ಕುತ್ಕೊಂಡು ರುಬ್ಬೇಕು. ಈಗ ನೋಡಿ ನಾವು ರುಬ್ಬಿ ಹೇಗಿದ್ದೇನೆ, ಹೊಟ್ಟೆ ಗಿಟ್ಟೆ ಎಂತದಿಲ್ಲ ಈಗ ಎಲ್ಲಾ ನಿಮಿಗೆ ಎಲ್ಲ mixie ಹಾಕಿದ್ರೆ ಸೈ ನಿಲ್ಕೊಂಡೆ ಎಲ್ಲಾ ಕೆಲ್ಸ. ನಾವು ಹಾಗೆ ಅಲ್ಲ ಕೂತ್ಕೊಂಡು ಅರ್ದು ಅದನ್ನ ಮಾಡುದು. ನಿಮ್ಗೆ ಇರುದಿಲ್ಲ. ನಮ್ಗೆ ಕೆಲ್ಸ ಇರ್ತದಲ್ಲ, ನಮ್ಗೆ office ಗೆ ಹೋಗ್ಲಿಕ್ಕೆ ಇರ್ತದೆ . ಅದು ಎಂತ ಮಾರ್ರೆಯ ಹತ್ತು ನಿಮಿಷ ಕೆಲಸ ಆಗ್ತದೆ ನಿಮ್ಗೆ ಅದು ಉದಾಸಿನ ಅಷ್ಟೇ, ಈಗ ನಿಮಿಗೆಲ್ಲಾ ಎಂತ ಗೊತ್ತುಂಟಾ, ಬೇಗ ಎರಡು ನಿಮಿಷದಲ್ಲಿ ಆಗ್ತದೆ ಅಂತ, ಇದು ಎಷ್ಟು taste ಬರ್ತದೆ ಅದು mixie ಯಲ್ಲಿ ಮಾಡ್ತೀರಿ ಆಗಲೇ ಬೆಂದಿರ್ತದೆ ಅದು. ನಮ್ಗೆ ಕೆಲ್ಸ ಇರ್ತದಲ್ಲ, ಹಾಗೆ ನಾವು ಬೇಗ ಮಾಡ್ತೇವೆ mixiಯಲ್ಲಿ ಹಾಕಿ ಮಾಡುದು ಅಷ್ಟೇ. ಹೌದಪ್ಪ ನಿಮ್ಗೆ ಈಗ mobile ಆ phone ಎಲ್ಲಾ ನೋಡ್ಕೊಂಡು ರಾತ್ರಿ ಮಲ್ಕೋಳ್ಳುವಾಗ ಹನ್ನೆರಡು ಗಂಟೆ ಆಗ್ತದಾ. ನಾವ್ ಎಲ್ಲಾ ಒಂಬತ್ತ್ ಹತ್ತ್ ಗಂಟೆ ಅಂದ್ರೆ ಎಲ್ಲಾ ಕೆಲ್ಸ ಮಾಡಿ ಎಲ್ಲಾ ರುಬ್ಬುಕ್ಕೆ ಅದ್ರಲ್ಲಿ ಎಲ್ಲಾ ರುಬ್ಬಿ ಎಲ್ಲಾ ಮಾಡ್ತಿದ್ವಿ ಅಲ್ಲ ಈಗ. ಬರೆ ನೀವು ನಿಮ್ದೇ ಕೆಲ್ಸನೇ ಜಾಸ್ತಿ ಆಗ್ತದೆ ರಾತ್ರಿ ಆದ್ರೂ ಅದ್ರಲ್ಲೇ ಇರ್ತೀರಾ. ಬೆಳಗ್ಗೆ ಸ್ವಲ್ಪ ಬೇಗ ಏಳ್ಬೇಕು ಆಗ್ತದೆ ಅದು. ನಾವ್ಸ ಬೇಗ ಏಳ್ತೆವೆ ನಾಲ್ಕುವರೆ ಐದುವರೆ ಗೆ ಏಳ್ತೆವೆ ಅಪ್ಪ. ಮಾಡ್ವ ಮೊದ್ಲು ನಾವು ಕೆಲ್ಸ ಮಾಡ್ತಿದ್ವಿ, ಮೊನ್ನೆ ಮೊದ್ಲೆಲ್ಲಾ ನಾವು ಬೇಗ ಎದ್ದು ಬೇಗ ಎಲ್ಲಾ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ವಾ. ಈಗಿದಕ್ಕು ಮೊದಲಿನದ್ಕು ಹೆಚ್ಚು ಕಡಿಮೆ ಎಂತ. ಹೆಚ್ಚು ಕಡಿಮೆ ಏನೂ ಇಲ್ಲ ನಾವೇ ಮಾಡ್ಕೊಂಡದ್ದು ಅದು. ಆ ರುಚಿ ಏನೇ ಹೇಳಿ ನೀವು ರುಚಿಯೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತುಂಟಾ ನೀವು ಮಾಡಿಕೊಟ್ಟದ್ದ ಪಲ್ಯ, ಸಾಂಬಾರ್, ಆ ಕೋಳಿ ಮೀನು ತುಂಬಾ ಅಬ್ಬಬ್ಬ ಅದು. ಅದು ಕಲ್ಲಲ್ಲಿ ಹಾಕಿ ಅದು ಮರದ್ದು ಕೋಲು ನೋಡಿದ್ಯಾ ಅದ್ರಲ್ಲಿ ಪುಡಿ ಮಾಡುದು mixie ಯಲ್ಲಿ ಪುಡಿ ಮಾಡುದು ಅಲ್ಲ. ಅದೆಲ್ಲ ಅದು ರುಬ್ಬೊ ಕಲ್ಲು ಉಂಟಲ್ಲ ಅದ್ರ ಹೊಂಡಕ್ಕೆ ಹಾಕಿ ಸಮಾನ್ ಹಾಕಿ ಅದ್ರ. ಗುದ್ದಿದ್ರೆ ಸೈ ಅದು ಪುಡಿ ಪುಡಿ ಆಗ್ತದೆ ಅದು taste ನೋಡಿ ಹೇಗಿರ್ತದೆ ಅಂತ.

ಆ ಮತ್ತೆ ಪುಡಿ ಮಾಡುದು ಅದನ್ನೇ ಹಾಕುದು. ಪುರ್ಸೊತ್ ಇರುದು ಹೌದು ಈಗ ಪುರ್ಸೊತ್ ಇಲ್ಲ ಮಕ್ಳಿಗೆ ಎಂತ ಮಾಡುದು.

ಎಷ್ಟು ಪುರ್ಸೊತ್ ಇಲ್ಲ ಅಂದ್ರು ಆಗ್ತದೆ. ಮನ್ಸು ಮಾಡಿದ್ರೆ ಎಲ್ಲಾ ಕೆಲ್ಸನು ಆಗ್ತದೆ. ಮನ್ಸು ಮಾಡುದಿಲ್ಲ ಮೊದ್ಲಿನ ಆರೋಗ್ಯ ಹೇಗಿತ್ತಪ್ಪ ನೋಡು ನಾವೆಲ್ಲ ಹೇಗೆ ಗಟ್ಟಿ ಮುಟ್ಟಾಗಿ ನಮ್ಗೆ ಏನಾದ್ರು BP sugar ಏನಾದ್ರೂ ಕಾಯಿಲೆ ಉಂಟಾ?

ಈಗ ನಲ್ವತ್ತು ವರ್ಷ ಆಗ್ವಗ ಎಲ್ರಿಗೂ sugar BP ಎಲ್ಲಾ ಸುರಾಗಿ ಆಯ್ತು. current ಅಲ್ಲೇ ತಿನ್ನುದು current ಅಲ್ಲೇ ಇರುದು ಮಾಡ್ವಾಗ ಇದು ಮೊನ್ನೆ ನಾವು. Dosa ಕಾವಲಿ ಎಲ್ಲಾ ಸಿಕ್ತಾ ಇತ್ತು ಅದರಲ್ಲೇ ಮಾಡ್ತಾ ಇದ್ದದ್ದು. ಈಗ ನೋಡಿದ್ರೆ ನಿಮಗೆ ಎಲ್ಲಾ non stick ಬೇಕು. ಅಲ್ಲಾ ಹೌದು ಹೌದು ಅದ್ ಹೌದು. ಹ್ಮ್ ಮತ್ತೆ ಅದು ರುಬ್ಬುದು ಒಂದ್ ಅಲ್ಲಾದ್ರೂ ಅದು ಮಾಡುದು fast ಎ ಬೇಗ ಆಗ್ಬೇಕು. ಅಲ್ಲ ಬೇಗ ಆಗ್ಬೇಕು ಹೌದು ತಿನ್ನಲಿಕ್ಕೆಸ ಬೇಗ ಆಗ್ತದಲ್ಲ ಹಾಗೆ. ಹ ಬೇಗ ಆಗ್ಬೇಕು. ಒಟ್ಟು ಬೇಗ ಎಲ್ಲಾ ರುಚಿ ಆಗ್ಬೇಕು. ಮೊದ್ಲಿಗಿಂತ ಈಗ ರುಚಿ ಇಲ್ಲ ಆದ್ರು ನಮಿಗೆ ಅದೇ ರುಚಿ. ಅಲ್ಲಾ ಹೌದು. ಸರಿ ನಂಗೆ bus ಬರಲಿಕ್ಕೆ ಆಯ್ತು ನಾನು . ಬಾ ನಿನಗೆ ಸ್ವಲ್ಪ ಪುಡಿ ಮಾಡಿ ಕೊಡ್ತೇನೆ ನಾನ್.

ಹಾ ಪುಡಿ ಮಾಡಿಕೊಡ್ತೇನೆ ಆಯ್ತಾ.